ಸರಿ ಖಂಡಿತಾ ಖಂಡಿತಾ ಬರ್ತೀನಿ. ಓ ನಾ ಆರಾಮಿದ್ದೇನೆ, ಮತ್ತೆ ಏನ್ ಏನ್ work ಮಾಡ್ತಾ ಇರೋದು ಇವಾಗ. ಆ ಇ ಇಲ್ಲಿ pharmacy com pharmacy company ಲಿ ನಾನ್ pharmacy ಓದ್ತಾಇದ್ನಲ್ಲ ಗೊತ್ತಿದ್ಯಲ್ಲಾ ನಿಮಗೆ.

ಹಾ ಹೌದು ನಾನ್ ಆ company ಲ್ work ಮಾಡ್ತಾ ಇದ್ದೀನಿ. ಹೌದ okay okay. so ತೊಂದ್ರೆ ಇಲ್ಲ ಆ ಒಳ್ಳೆ salary ಇದೆ ಚೆನ್ನಾಗಿ ನಡಿತಾ ಇದೆ ಕೆಲಸ ಎಲ್ಲ.

ಅದೇ ಮತ್ತೆ ಇನ್ನೇನೆಲ್ಲಾ settle ಆಯ್ತಲ್ಲ ಅಂತೇಳಿ ಮದ್ವೆಗೆ ಅಮ್ಮ ಎಲ್ಲ ಈದ್ ಮಾತಾಡ್ಕೊಂಡು ನಾನು ಹುಂ ಅಂತ ಹೇಳ್ದೆ. Okay okay okay ಹಂಗೆ ಹಾ ಸರಿ. ಮತ್ತೆ ನಾವ್ ಮಾತಾಡೆಲ್ಲ ತುಂಬ ದಿವ್ಸ ಆಯ್ತು ನಾನ್ ಬಿಡ್ವ್ ಮಾಡ್ಕೊಂಡು ಆ ಕಡೆ ಬರೋಣ ಅಂತ ಇದ್ದೆಆದ್ರೆ

ಆದ್ರಿಂದ call ಅಲ್ಲೇ ಕರೀತಾ ಇದ್ದೀನಿ ದಯವಿಟ್ಟು ತಪ್ಪ್ ತಿಳಿಬೇಡಿ ಬಂದ್ಬಿಡಿ . ಖಂಡಿತಾ ಪರ್ವಾಗಿಲ್ಲ ಅದ್ ಮದ್ವೆ ಅಂತ ಹೇಳಿದ್ಮೇಲೆಕೆಲ್ಸ ಎಲ್ಲ ಇದ್ದಿದೆ ಅಲ್ಲ ಹೇಗಿದ್ರು . ಹೌದು ಹೌದು ಹಾಗೆ ಅಲ್ಬಂದ್ ನೀವ್ ಬಂದ್ರು ಕೂಡ ಮೂರ್ ದಿವ್ಸಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ಕೊಂಡು nearest ಜಾಗ ನೋಡ್ಕೊಂಡು ಒಳ್ಳೆ tripತರ ಆಗ್ತದೆ ನೋಡಿfamily tripತರ ಆಗ್ತದೆ ಹಾ ಖಂಡಿತಾ ಖಂಡಿತಾ ಖಂಡಿತಾ. So ಇತರ ಬಂದ್ ನೀವು ಆರಾಮಗಿದ್ದುಹೋಗ್ಬಹುದು ನಾನ್ book bus book ಮಾಡಿದ್ರೇನಂತ bus ಏ ಎಲ್ಲಕಡೆ ತೋರಿಸ್ತದೆ ಎಲ್ಲ ಕಡೆ nearest places ಕರ್ಕೊಂಡ್ ಹೋಗ್ತದೆ.

ಆ ಎಲ್ಲರು ಬಂದು ಅಮ್ಮ ಅಪ್ಪ ಎಲ್ಲರನ್ನು ಕರ್ಕೊಂಡ್ ಬನ್ನಿ ಕೇಳ್ದೆ ಅಂತೇಳಿ, ತುಂಬ ದಿವ್ಸ ಆಯ್ತು ಅವ್ರತ್ರ ಕೂಡ ಮಾತಾಡಿ ನಾನು. ಮಾತಾಡಿಸುವತೊಂದ್ರೆ ಎಲ್ಲ ಇನ್ನೊಂದ್ಸಲ call ಮಾಡಿದಾಗ ಈಗ ನಾನು ಹೊರಗಡೆ ಇದ್ದೇನೆ. ಹೌದ್ ಹೌದು busy ಇದ್ರಾ ಹೇಗೆ? ಇಲ್ಲ ಇಲ್ಲ busy ಇರ್ಲಿಲ್ಲ just ಹೀಗೆ ಹೊರಗಡೆ ಬಂದಿದ್ದೆ. ಹೌದ ಅದೇ ಒಂದ್ call ಮಾಡಿ ಮಾತಾಡಣಅನ್ನಿಸ್ತುಎಲ್ಲ ಹೇಗೆ ತುಂಬ ತುಂಬ enjoy ಮಾಡ್ಕೊಂಡಿದ್ದೆಲ್ಲ ನೆನಪ್ ಹಾಗೆ ಬರ್ತಾ ಇದೆ ಕಣ್ಣ ಮುಂದೆ ನಂಗೆ. ಅದೇ ಅದೇ ನಂಗು ಅಷ್ಟೇ ಇವಾಗ್ಲೂ ಎಲ್ಲ ನೆನಪಾಗ್ತಿದೆ memories ಎಲ್ಲ. ಹೌದು ಹೌದು ಮತ್ತಿನ್ಯಾವಾಗ ನಿಮ್ ಮದ್ವೆ ಯಾವಾಗ ನಿಮ್ ಮದ್ವೇಗ್ ಕರ್ಯೋದು ನಮ್ಮನ Laugh. ಹಾ ಕರೀತೀನಿ ಸಧ್ಯಕ್ಕಿಲ್ಲಾ ನೋಡ್ಬೇಕು . ಹಾ ಹ okay ಮತ್ತೀನೆಂಥ ಆರಾಮ ಎಲ್ಲ. ಹ್ಮ್ ಆರಾಮ ಎಲ್ಲರು ಆರಾಮಿದ್ದಾರೆ. ಸರಿ okay ಹಂಗಿದ್ರೆ ಖಂಡಿತ ಬರ್ತೀನಿ.

ಹಾ. ಆಯ್ತು ಆಯ್ತು ಖಂಡಿತಾ

ಹಾ ಏನ್ ಮಾಡಾಕತ್ತಿ ಸೌಮ್ಯಾ?

ನಾನ್ ಏನಿಲ್ಲಾ ಸುಮ್ಮ್ ಕುತ್ಕೊಂಡಿದ್ದೆ ನೀನ್?

ನಾನು ಸುಮ್ಮ್ ಕುಂತಿದ್ದೆ ನೋಡ್ ಅರಾಮದೀಯಾ?

ಹ್ಮ್ ಆರಾಮದೇನಿ ಮತ್ತೆ ಏನ್ ಸಮಾಚಾರ?

ಮತ್ತ್ ಏನೇನ್ ಮಾಡ್ದಿ ಇವತ್ತ್?

ನಾನು ಚಪಾತಿ ಮೆಣಸಿನ್ಕಾಯ್ ಪಲ್ಯ ಅನ್ನ ನೀನು?

ಹೌದಾ ಹ್ಮ್ ಮತ್ತೆ free time ಅಲ್ಲಿ ಏನೇನ್ ಹವ್ಯಾಸಗಳ್ ಅದಾವ್ ನಿನಗ ಏನೇನ್ ಮಾಡ್ತಿ?

ನಾನು TV ನೋಡ್ತೀನಿ songs ಕೇಳ್ತೀನಿ ಮನೇಲಿ ಕೆಲ್ಸಾ ಮಾಡ್ತೀನಿ.

ಹ್ಮ್ ನೀವೇನ್ ನೀವೇನ್ ಮಾಡ್ತೀರಿ?

ನಾನು free time ಒಳಗ್ ನಾನು ಕೆಲ್ಸಾ ಮಾಡುದು, TV ನೋಡುದು, ಹಾಡ್ ಕೇಳೋದು drawing ಬಿಡಸ್ತೀನಿ.

ಮತ್ತೆ ಏನಾದ್ರು art and craft ಮಾಡ್ತೀನಿ.

ಮತ್ತೆ game ಆಡ್ತೀನಿ. ಹ್ಮ್ ಹ್ಮ್ ಮತ್ತ್ ಯಾವದ್ನ್ ನೀನ್ ಜಾಸ್ತಿ ಮಾಡ್ತಿಅಂದ್ರೆ ಯಾವ ಹವ್ಯಾಸ ನಿಂಗೆ ಜಾಸ್ತಿ ಐತಿ?

ಅಹ್ ನಾನು TV ನೋಡೋದ್ ಆಮೇಲೆ Youtube ಒಳಗ್ ಏನಾರೆ ನೋಡಿ ಅವ್ನ್, Speaker 2: recipe ಅಡ್ಗಿದ್ recipe ಇರ್ತಾವ್ಲ್ ಆವ್ try ಮಾಡ್ತೇನಿ.

ಮತ್ತೇನಿಲ್ಲಾ ನೋಡ್ ಬಿಸಿಲ್ ಹೆಂಗೈತಿ?

ಬಿಸಿಲ್ ಜೊರೈತಿ ಹ್ಮ್ ಮತ್ ನಾನು ಮಾಡ್ತಿರ್ತೇನಿ ಆದ್ರೆ ಆದ್ ನಾನು YouTube ಅಲ್ಲಿ ಅಡಿಗೆದು ನೋಡಿ try ಮಾಡ್ತಿರ್ತೀನಿ ಮತ್ತೆ ಆ ನಂದ್ ಪಾಪು ಇತ್ತಲ್ಲ. ಅದಕೆನಾದ್ರೂನು ಅಹ್ ಇದು ಇರ್ತಾವಲ್ಲಾ fancy dresses ಅವೆಲ್ಲಾ ನೋಡ್ತಿರ್ತೀನಿ.

ಹ್ಮ್ ಅಂತಾವೆಲ್ಲ ನೋಡಿ ಮಾಡ್ತಿರ್ತೀನಿ. ಆಮೇಲೆ ಅಹ್ ಜಾಸ್ತಿ ಅಂದ್ರೆ drawing ಬಿಡಿಸ್ತಿರ್ತೀನಿ ಯಾವಾಗಲು.

ಹ್ಮ್ YouTube ಒಳಗಿಂದ್ ನೋಡಿ ರಂಗೋಲಿ ಹಾಕ್ತೇನಿ ನಾನು. .

ಹ್ಮ್ ಜಾಸ್ತಿ ಮಾಡೋದಂದ್ರೆ ಯಾವ್ದ್?

ಜಾಸ್ತಿ ಮಾಡೋದಂತಂದ್ರೆ song ಕೇಳೋದು ಆಮೇಲೆ YouTube ಒಳಗಿಂದ ನೋಡಿ ಅಡ್ಗೆ ಮಾಡೋದು ಇದನ್ನೇ. ಹಾ ಹ್ಮ್ ಒಬ್ಬೊಬ್ರಿಗೆಲ್ಲಾ ಏನಂತಾರ ಕಥಿ ಕಾದಂಬರಿ ಬರಿಯೋದು, ಓದುದು ಹವ್ಯಾಸ ಇರ್ತಾವ. ನಿನಗ್ ಅಂತವೇನಾರಾ ಅದಾವ?

ಏನಿಲ್ಲಾ ಆತರದೇನು books ಅದು ಏನಾದ್ರು ಇದ್ರೆ ಓದ್ತಿನಿ ಅಂದ್ರೆ ಆ ಸಾಯಂಕಾಲ time ಲ್ಲಿ.

ನನಗೂ ಕಥೆ ಕಾದಂಬರಿ ಓದೋ ಹವ್ಯಾಸೆನಿಲ್ಲಾ ಆದ್ರೂ ಏನಾರೆ ಚಂದನ್ನು books ದು ಇದ್ದು ಅಂದ್ರೆ ಓದ್ತಿರ್ತೀನಿ ಹೆಚ್ಚಾಗೇನ್ ಓದಂಗಿಲ್ಲ ನಾನ್

Film ನೋಡುದು ಆಮೇಲೆ serials ನೋಡುದು ಇದ್ ಧಾರಾವಾಹಿ ನೋಡೋದ್ ಮಾಡ್ತೀವಿ

ನಾನು ಧಾರಾವಾಹಿ ನೋಡ್ತೇನಿ ದಿನಾ ಹೊತ್ನಲ್ಲಿ ದಿನಾ ಧಾರಾವಾಹಿ ನೋಡ್ತೀನಿ.

ಹಾ ನಾನು ಧಾರಾವಾಹಿ ನೋಡ್ತೀನಿ ಆಮೇಲೆ ಹಿಂದಿ picture ಕನ್ನಡ picture ನೋಡ್ತೇನಿ.

ಆಮೇಲೆ ಇವಾಗ ಯಾವ್ದುರೀ web stories ಅಂತೇಳಿ ಬಿಟ್ಟಿರ್ತಾರಲ್ಲಾ ಅವ್ ನೋಡ್ತೀನಿ ಒಂದೊಂದ್.

ಅವಶ್ಯಕತೆಗೊಳ್ ಜಾಸ್ತಿ ಇರ್ಬೇಕ್ ಇದ್ದಷ್ಟ

Time ಹೋಗ್ತೇತಿ ಮತ್ತ್ ನಮಗೂ ಅದರಿಂದ ಖುಷಿ ಇರ್ತೇತಿ ಬ್ಯಾಸರ ಅನಿಸುದಿಲ್ಲಾ.

ಮತ್ತ್ ಅದೇ ಮನೇಲಿ ಕೆಲ್ಸಾ ಮಾಡುದು .

Speaker 2: Newspaper ಏನ್ ಅಷ್ಟೊಂದೇನ್ ಒದಂಗಿಲ್ಲಾ.

but Google News ಲ್ಲಿ ನೋಡ್ತಿರ್ತೀನಿ ಏನಾದ್ರು.

Speaker 1: ಅಂದ್ರೆ newspaper ನಾವು ಇಲ್ಲಿ ತಗೋಳೋದಿಲ್ಲ ಅದಿಕ್ಕೆ. ಹ್ಮ್ ನಾವು ಹಂಗೆ ನಾವು ನಮ್ಮ್ ಮನೇಲಿ newspaper ತಗೋಳುದಿಲ್ಲಾ ಹಾಂಗಾಗಿ ನಮ್ mummy ಮನಿಯೊಳಗ್ ತಗೋತೇವಿ.

ಹೌದಾ? ನಾವು ಅಲ್ಲಿ ಊರಿಗೆ ಹೋದಾಗೆಲ್ಲಾ ಓದ್ತಿವಿ ಅಲ್ಲೆಲ್ಲಾ ತಗೋತೀರ್ತಾರ ಇಲ್ಲೇ ಮಾತ್ರ ತಗೊಳಂಗಿಲ್ಲಾ ಯಾಕಂದ್ರ ಓದಾಕ್ ಯಾರು free ನೇ ಇರಾಂಗಿಲ್ಲಾ.

Shopping ಹೋಗು~ Shopping ಹೋಗೋ ರೂಢಿ ಐತಲ್ಲಾ

ಐತಿ ಆದ್ರೆ ಅದು ಹವ್ಯಾಸ ಮಾಡ್ಕೊಂಡ್ರ್ ಮುಗಿತ್ ಮನ್ಯಾಗ ಬಿಡುದಿಲ್ಲಾ. ಅದ್ನೇನ್ ಹವ್ಯಾಸ ಮಾಡ್ಕೊಂಡಿಲ್ಲ ಅದು ಯಾವಾಗಾದ್ರೂ shopping ಹೋಗ್ತಿವಿ. ಅಂದ್ರ್ ಚಿತ್ರಾ ತಗಿಯೋದು ಆ ಇದೆ ಜಾಸ್ತಿ ನಂದ್ ಹವ್ಯಾಸ .

ಬಟ್ಟಿ ಹೊಲಿಯೋದು ಅದೇನಾದ್ರು ಗೊತ್ತೈತಿ.

ಇಲ್ಲಾ ಅಂತವೆನಿಲ್ಲಾ ನಮ್ಮ್ ಮನ್ಯಾಗ machine ಅದೇನಿಲ್ಲಲಾ

ಸರಿ ಸೌಮ್ಯ ಮತ್ತೆ phone ಮಾಡ್ತೇನಿ bye .

ಹಾ ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಹೇಗಿದ್ದೀರಾ ಭಾರತಿಯವರೆ? ಹಾ ಹಾ ನಾನ್ಸಾ ಆರಾಮಾಗಿದ್ದೀನಿ. ಮತ್ತೆ ಎಂತೆಲ್ಲ breakfast ಬೆಳಿಗ್ಗೆದೆಲ್ಲಾ? ಬೆಳಿಗ್ಗೆ ಚಪಾತಿ ಮಾಡಿ cabbage ಪಲ್ಯ ಮಾಡಿದ್ದೀನಿ. ನಿಮ್ಗೇನು ತಿಂಡಿ? ಈ ಉದ್ದಿನ ದೋಸೆ ಮಾಡಿ ಕೊತ್ತೊಂಬರಿ ಸೊಪ್ಪು ಚಟ್ನಿ ಮಾಡಿದ್ದೆ. ಮಕ್ಕಳಿಗೆಲ್ಲ tiffin ಗೆಲ್ಲ ಅದೇ ಹಾಕಿದ್ದು.

ಮತ್ತೆ ಹೌದು ಹೌದು ನಿಮ್ಗೆಸಾ ಅದೇ ಅಲ್ವಾ. ಹಾ ನನ್ಗೆ ಈಗ ಮಧ್ಯಾಹ್ನ ಅಡಿಗೆ ಇನ್ನು ಮಾಡ್ಬೇಕು. ಪಲಾವ್ ಮಾಡ್ತಿನಿ

ಹಾ, ಪಲಾವ್ ಎಲ್ಲಾರ್ಸಾ ತಿಂತಾರಾ?

ಹ್ಮ್, ನಮ್ಗೆ ಪಲಾವ್ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ನನ್ನ ಚಿಕ್ಕ ಮಗನಿಗೆ ತುಂಬಾ ಇಷ್ಟ. ಪಲಾವ್ ಅಂದ್ರೆ. ಅವನ್ಗೆ ಊಟ ಸೇರಲ್ಲ ಅನ್ನ ಊಟ.

ನಮ್ಗೆ ಮಧ್ಯಾಹ್ನಕ್ಕೆ ಅನ್ನ ಊಟ ಆಗ್ಲೇಬೇಕು ಸಾಂಬಾರ್ ಮಾಡಿದೆ ಮತ್ತೆ.

ಬಾಜಿ ಈಗ ಮಾಡ್ಬೇಕೀಗ ಹಾಗೆ ಮತ್ತೆ ಅನ್ನ. ಹ್ಮ್ ಬೀಟ್ರೋಟ್ ಬಾಜಿ ಮಾಡಿದ್ದೇನೆ ಮತ್ತೆ ಟೊಮೇಟ್ ಸಾರ್.

ಮತ್ತೆ ರಾತ್ರಿಗೆ ಗಂಜಿ ಊಟ ನನ್ನ husband ಗಂತೂ. ಗಂಜಿ ಬೇಕು. ಹಾ ಹಾ ನಮ್ಗೆ ಎನ್ಸಾ ಆಗುತ್ತೆ ಗಂಜಿ, ದೋಸೆ ಎಲ್ಲ ತಿಂತಾರೆ ರಾತ್ರಿ.

ಮಾಡಿದ್ರು ತಿಂತಾರೆ. ಹ್ಮ್ ಇದೇ ಬೇಕಂತ ಇಲ್ಲ ಆತರ, ಎಲ್ಲ ಆಯ್ತಾ ಅಡುಗೆ ಮಾಡಿ?

ಅಡುಗೆ ಎಲ್ಲ ಆಯ್ತು ಇನ್ನು ಸಂಜೆದು, ಮಧ್ಯಾಹ್ನದು ಊಟ ready ಆಯ್ತು.

ಇನ್ನು ಸಂಜೆದು ಇನ್ನು बाज़ार ಗೆ ಹೋಗಿ ತರ್ಕಾರಿ ತಂದ್ರೆ ಇನ್ನು ಪಲ್ಯ ಮಾಡ್ಬೇಕು. ಇನ್ನು ಮಾಡ್ಬೇಕು, ಸಂಜೇದ್ ಆಗ್ತದೆ ಇನ್ ಮೂರ್ ನಾಕು ಗಂಟೆ ನಂತ್ರ ಮಾಡುದು. ಸಂಜೆಗ್ ಮಕ್ಳು school ಇಂದ ಬಂದವರಿಗೆ ತಿಂಡಿ ಎಲ್ಲ ಕೊಟ್ಟು.

ಈಗ ಮಧ್ಯಾಹ್ನಕ್ಕೆ ಒಂದು ಹನ್ನೆರಡು ಗಂಟೆಗೆ ಮಾಡಿದ್ರೆ ಸರಿ ಆಗುತ್ತೆ ಬಿಸಿ ಬಿಸಿ ತಿನ್ಲಿಕ್ಕೆ. ನನ್ಗೆ ಮಧ್ಯಾಹ್ನದು ಊಟ ಒಂದು ಗಂಟೆಗೆ.